ನಮ್ಗೆ ಅಂದ್ರೆ. ಶನಿವಾರ ಹೋಗಿ ನಾವು ಆದಿತ್ಯವಾರ ಬಂದ್ರೆ ತುಂಬ ಆರಾಮಾಗ್ತದಲ್ಲ?

ಮತ್ತೆ ಸೋಮವಾರ ನಮ್ಗೆ ಕೆಲ್ಸಕ್ ಹೋಗ್ಬೇಕು.

ಅದು ಹೌದು, ನೀನ್ ಹೇಳುದುಸಾ correct ಉಂಟು. ಹೌದು ಅದೇ, ಶನಿವಾರ ಇಟ್ರೆ, ನಮ್ಗೆ ತುಂಬ ಉಪಯೋಗ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ.

ಸೋಮವಾರಕ್ಕೆ ಕಷ್ಟ ಆಗ್ತದೆ, ಸೋಮವಾರ ರಜೆ ಇದ್ರೆ ನಮ್ಗೆ ಅಂತೂ ಹೇಳುದು ಬೇಡ.

Okay ಹಾಗಾದ್ರೆ ಮತ್ತೆ ನೋಡುವ ಎಂತ ಅಂತ.

decide ಮಾಡ್ತಾರೆ ಅಂತ ನೋಡಿ, ಮತ್ತೆ ನಿಮ್ಗೆ call ಮಾಡ್ತೇನೆ ಆಯ್ತಾ?

ಹ, ಸ್ಮಿತಾ ಅಲಾ? ಹೌದು ಸ್ಮಿತಾ. . ಹೌದೌದು ಹೌದು. ಮತ್ತೆ ಹೇಗಿದ್ದಿರಾ? ಹ ಆಹ್ ಚೆನ್ನಾಗಿದ್ದೇನಾ ನೀನೇಗಿದ್ದೀ? ನಾನ್ ಚೆನ್ನಾಗಿದ್ದೀನಿ. tea, coffee ಚಾಯೆಲ್ಲಾಆಯ್ತಾ?

ಹ. ನಮ್ದಾಯ್ತು, ನಮ್ದಾಯ್ತು. ನಾನ್ call ಮಾಡಿದ್ ವಿಷಯ ಅಂದ್ರೆ ಅದೇ ನಮ್ದು ಅನಿಲಿದ್ದು birthday ಇದೆಯಲ್ಲ?

ಅದೇ, ಆ surprise ದು ಒಂದು birthday party ಮಾಡೋಣಾಂತೇಳಿ. ಹಾ, ಮಾಡುವ. ಯಾವತ್ಹೇಳು? ಅದು twenty three ಗೆ. ಹಾ, ಇಪ್ಪತ್ಮೂರಕ್ಕಾ? ಹ ಮಾಡುವ ಅಲ್ಲ? ಎಲ್ಲಿ ಮಾಡುದು?

ಎ ಮನೆ ಆಗ್ಬೋದ. ನಾವ್ ladies ಗೆ ಎಲ್ಲ ಕಷ್ಟ ಆಗ್ತದಲ್ಲ? ಹೌದು ಅದೇ. ಹೌದೌದು. ನಾನ್ಸ ನಿಂಗೆ call ಮಾಡಿದದ್ದಕ್ಕೆ. ಮತ್ತೆ ಇನ್ನೂ ಇಬ್ರಿಗ್ call ಮಾಡಿಲ್ಲ ನಾನು, first ನಿನ್ ಹತ್ರ ಕೇಳೋಣಾಂತ ಹೇಳಿ ನಿಮ್ಗ್ call ಮಾಡಿದೆ.

ಮಾಡು ಮತ್ತೆ? ಹಾಕಿದೀವಿ ನೀನು ಮಾಡು cake ಎಲ್ಲ order Okay okay , ನಮ್ದದೇ ಪಡುಬಿದ್ರಿಯಲ್ಲಿ ಇದೆ, ಅಲ್ಲೇ ನಾನ್ order ಕೊಡ್ತೀನಿ.

ಮತ್ತೇ, flavour ಯಾವುದು ಮತ್ತೆ design ಉ? ಆ, ಅವನಿಗ್ ಯಾವುದು ಇಷ್ಟನಾ? flavor ಉ? ಅವನಿಗೆ. mostly chocolate ಜಾಸ್ತಿ, chocolate ಜಾಸ್ತಿ ತಿಂತಾನಲ್ಲ? chocolate ಯೇ ಇರ್ಬೋದು. ಹ, ಹಾಗಾದ್ರೆ chocolate ಇರ್ಲೀ. ಮತ್ತೆ ನಾವ್ ಇದು ಮಾಡುವ, photo ಹಾಕುವ, ಅವ್ನ್ದು. ಹ. ಅವ್ನ್ದು photo ಹಾಕುವ.

Gift ಏನಾದ್ರೂ ಕೊಡುವ plan ಅಲ್ಲಿ ಇದೆಯಾ? ಆಹ್ Gift ಎಂತ ಆಗ್ಬೋದಾ watch ಆಗ್ಬೋದಲ್ಲ? Watch ಆಗ್ಬೋದು. ತೊಂದ್ರೆಯಿಲ್ಲ. ಹ ನೀನ್ ನೋಡು, ಆಯ್ತಾ?

ಒಳ್ಳೇದ್ ನೋಡು ಯಾವ್ದು ತಕೊಳ್ತಿ? ಯಾವ್ದಿರಲಿ? ಯಾವ್ದಾಗ್ಬೋದು? ಈವಾಗಂದ್ರೆ fast ಚೆನ್ನಾಗಿದೆ. ಹ, ತೆಗೊಳ್ಳು. ನಿಮ್ಗ್ ಗೊತ್ತಾಗ್ತದಲ್ಲಾ? ತೆಕ್ಕೊಳ್ಳು. ಇಲ್ಲಾಂದ್ರೆ ಯಾವ್ದು? smart watch ಲ್ಲಿ ನೋಡೋದಾ? ಈಗ ಎಲ್ಲ ಅದೆಲ್ಲ smart watch ಅಲ್ಲ ಈಗ.

ಅಹ್ ನೋಡು ನೀನು. ಮತ್ತದೇ ಅದದೆಲ್ಲ ಎಷ್ಟೂಂತೆಲ್ಲ ಹೇಳೂ, ಮತ್ತೆ ನಾವ್ share ಮಾಡುವ ಆಯ್ತಾ? Okay okay fire fireboot ಎಲ್ಲ ಇದೆಯಲ್ಲ, ಅದ್ರಲ್ಲಿ ನೋಡ್ವಾಲ್ಲ? ಹ, ನೋಡು ನೋಡು.

ನಿಮ್ಗೊತ್ತಾಗ್ತದಲ್ಲ? ಮತ್ತ್ ಅದೊಂದು cake ಎಷ್ಟು ಕೆಜಿ ಸಾಕು? ಒಂದು ಒಂದೂವರೆ ಬೇಕಲ್ಲ? ಹ, ಸಾಕು. ಅವರ ಮನೆಯಲ್ಲಿ ಜಾಸ್ತಿ ಜನ ಇಲ್ಲ. ಮತ್ತೆ ನಾವೇ ಅಲ್ಲ ಇರುದು?

ಮತ್ತೆ dress ಏನಾದ್ರೂ ಬೇಕಾ? dress ಬೇಕಾ ಅವ್ನಿಗೆ? Dress ತೊಂದ್ರೆ ಇಲ್ಲ, ಏನ್ ಮಾಡುದು? ಸಾಕು, watch ಸಾಕು. ಮತ್ತೆ size ಎಲ್ಲಾ ಆಗ್ಲಿಲ್ಲಾದ್ರೆ ಸಾಕು. ಹೌದೌದು ಹೌದೌದು. ಮತ್ತೆ ಇದು ನಮ್ದು. watch ತೆಗೆದುಕೊಳ್ಳುದು ಸ್ವಲ್ಪ suspense ಆಗಿರ್ಲೀ. ಹ, ಸರಿ, ಸರಿ. ಅವ್ನಿಗೆ ಹೇಳುದೇ ಬೇಡ. ಮತ್ತು wish ನೂಸ ಮಾಡುದೆ ಬೇಡ ನಾವು. ಆಗಲೇ wish ಮಾಡ್ಬೇಕು. mobile ಲ್ಲೆಲ್ಲ ನಾವು status ಎಲ್ಲ ಹಾಕ್ಲೇ ಬಾರ್ದು. ಸರಿ, ಸರಿ. ಹ್ಮ್ ಸರಿ ಸರಿ ಸರಿ ಸರಿ. ಹ್ಮ್. ಮತ್ತೆ ನೀನು ಕೂಡ ಯಾವಾಗ ಹೋಗ್ತಿ purchase ಮಾಡ್ಲಿಕ್ಕೆ ಅಲ್ಲ? ತೆಕ್ಕೋಳ್ಳಿಕ್ಕೆ? Purchase ಮಾಡ್ಲಿಕ್ಕೆ ಅದೇ ನಾಡ್ದು Sunday ಹೋಗ್ತೀನಿ ಅಂತ ಹೇಳಿ, ಸಂಡೆ ಸ್ವಲ್ಪ free ಇದೀನಿ. ನೀವೆಲ್ಲ free ಇದ್ದೀರಲ್ಲಾ?

ಹ ಸರಿ ಸರಿ. ನಾನು photo ಹಾಕ್ತೀನಿ WhatsApp ಲ್ಲಿ.

ಆ, watch ಉ ಮತ್ತು cake ಇದ್ದು. cake ಇದ್ದೂಸ ಅವತ್ತೇ order ಉ ಕೊಡ್ತೀನಿ.

ಎರಡ್ಸ, ಕೊಡ್ತೀನಿ cake ಇಗೆ order ಉ. ಮತ್ತೆ ಅಲ್ಲಿಂದ ನಾನು ನೋಡ್ತೀನಿ ಎಲ್ಲಿಗೆ ಆಹ್ ಉಡುಪಿಗೆ ಹೋಗ್ತೀನಿ, shop ಗೆ. ಹಾ ಸರಿ ಸರಿ ಸರಿ. ಹ್ಮ photo ಹಾಕ್ತೀನಿ ಮತ್ತ್. surprise ಗೆ ಬರ್ತಿನಿ. ಹ, okay okay. ನೀನು ಸರಿ ನೋಡ್, ನೀನು ನಂಗೆ ಹೇಳು ಎಷ್ಟು ಖರ್ಚಾಯಿತೆಲ್ಲ ನಂಗೆ ಹೇಳು ಆಯ್ತಾ?

ಸರಿ ಹಾಗಾರೆ. ನಾನು ಸ್ವಲ್ಪ busy ಇದ್ದೇನಾ, ಹ.

Okay okay okay ಹಾಗಾದ್ರೆ, bye.

ಆಹ್ hello ನಾನು ಸ್ನೇಹ ನಾನಿವತ್ತು ಗೌರಿ ಗಣೇಶ ಹಬ್ಬ ಬ~ ಹಬ್ಬ ಬಗ್ಗೆ ಸ್ವ~ ಸ್ವಲ್ಪ ಮಾತಾಡ್ತಿದಿನಿ. ಆಹ್ ನಮ್ ಗೌರಿ ಗಣೇಶ ಹಬ್ಬ ನಾವು ಈ ಕಡೆಗೆ ಆಹ್ ಎರಡ್ two two days ಆಚರಿಸ್ತೀವಿ. First day ಬಂದು ಗ~ಗೌರಿ ಗಣೇಶದ್ದು ಗೌರಿ ಪೂಜೆ ಮಾಡ್ತೀವಿ ಅದೇ ದಿನ ಗೌರಿ ಗಣೇಶ ಮೂರ್ತಿ ತಂದ್ಬಿಟ್ಟು ಆಚರಿಸ್ತೀವಿ. ಆ ದಿನ ಹೇಗಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ್ ಮನೆ ಇರೋ ಎಲ್ಲಾ ಸಂಬಂಧಗಳು ಎಲ್ಲಾರೂ ಬರ್ತಾರೆ ನಮ್ಮ್ ಮನೇಲಿ ಚೆನ್ನಾಗ್ enjoy ಮಾಡ್ತೀವಿ. ಗೌರಿ ಗಣೇಶ ಹಬ್ಬ ಅಂದ್ರೆ ಬರ್ತಾ ಇದೆ ಅಂದ್ರೆ ಏನೋ ಒಂತರ ಖುಷಿ ನಮ್ಗೆ. ಮನೆ cleaning ಮಾಡೋದು paint ಮಾಡ್ಸೋದು decorate ಮಾಡೋದು. Next ಆಹ್ ಗೌರಿ ಗಣೇಶ ಹಬ್ಬ ದಿನ ಬರೀ ಹೊಸ ಹೊಸ ಬಟ್ಟೆ ಹಾಕೊಳೋದು ಆಹ್ ಆಮೇಲ್ ಪೂಜೆ ಮಾಡೋದು ಎಲ್ಲಾ ಸಂಬಂಧದ ಜೊತೆ ಚೆನ್ನಾಗ್ ಮಾತಾಡ್ತಾ enjoy ಮಾಡ್ತಾ ಚೆನ್ನಾಗ್ ಇರ್ತೀವಿ. ಆ first day ಅಂತೂ full ಖುಷ್ಯಾಗ್ ಇರ್ತಾದ್ ನಮ್ಗೆ. ಆಮೇಲ್ ಬರಿ veg variety variety veg ಊಟ ಮಾಡ್ತೀವಿ ಏನೋಪ್ಪ full ಖುಷಿ ಅಂದ್ರೆ ಖುಷಿ ಆದ್ರೆ second day ಗು ಚೆನ್ನಾಗಿರುತ್ತೆ. night but ಇನ್ನೇನ್ ವಿಸರ್ಜನೆ ಮಾಡ್ತೀವಿ ಅನ್ನೋ time ಅಲ್ಲಿ ತುಂಬಾ ಬೇಜಾರಾಗ್ಬಿಡುತ್ತೆ. ಇನ್ನೇನ್ ಹಬ್ಬ ಇರಲ್ಲ ಅಲಾ ಅಂತ. Second day ಏನ್ ಮಾಡ್ತೀವಿ ಅಂದ್ರೆ ಮತ್ತೆ veg ಊಟನೇ ಅದ್ರಲ್ಲಿ different different ಊಟ. ಆಹ್ ದೆ~ ದೆ~ ಹೀಗೆ ಯ~ first night ಬರಿ ಪಟಾಕಿ ಹೊಡಿಯೋದು ಮಕ್ಳ ಜೊತೆ ಆಟ ಆಡೋದು ನಾವೊಂಥರ ಮಕ್ಳ್ ಆಗ್ತಿವಿ. ಆಮೇಲ್ ದೊಡ್ಡವ್ರು ನಮ್ ಜೊತೆ enjoy ಮಾಡೋದು ಹಾಡ್ ಹಾಕಿ ಕುಣಿಯೋದ್ ಏನೋ ಒಂತರ ಗೌರಿ ಗಣೇಶ ಹಬ್ಬ ಅಂದ್ರೆ ಆಮೇಲೆ ಅದು ಹಾಗೆ ಮಾಡ್ತಾ ಇರ್ತೀವಿ. Next ಇನ್ನೇನ್ ಎಲ್ಲಾ beach ಗ್ ಹೋಗ್ಬೇಕಾದ್ರೆ ತುಂಬಾ ನಮಗೆ ಬೇಜಾರಾಗುತ್ತೆ ಇನ್ನೇನ್ next ಇರಲ್ಲಲ್ಲಾ ಅಂತ. ಮತ್ತೆ ಒಂದ್ ವರ್ಷ ಕಾಯ್ಬೇಕಲ ಹಬ್ಬಕ್ಕೆ ಅಂತ ಒಂದು ಅಲ್ಲಿ ಹೋದಾಗ ಎಲ್ಲರೂ ನಮ್ಮ್ ಊರ್ದ್ ಎಲ್ಲ ಗಣೇಶ ಮೂರ್ತಿ ಬಂದು ಅಲ್ಲಿರುತ್ತೆ ಎಲ್ಲಾರು ಒಟ್ಟಿಗೆ ಸೇರಿ ಪೂಜೆ ಮಾಡಿ ಪಟಾಕಿ ಹೊಡ್ಸಿ ಆ movement ಸಕ್ಕತ್ತಾಗಿ ಇರ್ತದೆ. ಎಲ್ಲಾ ಮಾಡ್ಬೇಕಾದ್ರೆ ಇನ್ನೇನ್ next ಅಲ್ಲಿ ಪೂಜೆ ಮಾಡಿ ಶಾಸ್ತ್ರ ಮಾಡಿ ಗೌರಿ ಗಣೇಶ ಹಬ್ಬ ಮೂರ್ತಿನ ದಿನ ವಿಸರ್ಜನೆ ಮಾಡಿ ಮತ್ತೆ ಬರ್ತೀವಿ. ಮಾರ್ನೆ ದಿನ ಮತ್ತೆ ಒಂದು ಪೂಜೆ ಮಾಡಿ next ಗೌರಿ ಗಣೇಶ ಹಬ್ಬನ ಮುಗಿಸ್ತೀವಿ. ಇದೆ ನಮ್ ಈ ಕಡೆ side ನಾವ್ ಮಾಡೋ ಗೌರಿ ಗಣೇಶ ಹಬ್ಬ ಬರಿ ಎರಡೇ ದಿನ ಆಚರಿಸೋದು. ಗೌರಿ ಗಣೇಶ ಹಬ್ಬ ದಿನ ಇನ್ನೇನ್ ಹತ್ರ ಬರುತ್ತೆ ಅಂದಾಗ shopping ಹೋಗೋದು ಎಲ್ಲರು ಸೇರಿ, ಆಮೇಲೆ school ಗೆ ರಜೆ ಹಾಕೋದು bunk ಹಾಕೋದು shopping ಹೋಗ್ಬೇಕು ಅಂತ ಹೇಳಿ ಬಟ್ಟೆ ತರಕೆ. ಅಲ್ಲಿ ಬೇರೆ ಅಮ್ಮನತ್ರ ಮನೆಯೊರತ್ರ ಬರಿ ಹಠ ಮಾಡೋದು ಹೊಸ ಬಟ್ಟೆ ಬೇಕು ನಂಗ್ ಇಷ್ಟೇ costly ದ್ ಬೇಕು ಅಷ್ಟೇ ಬೇಕುಂತ ಹೇಳಿ ಅದಿಕ್ ಒಂದು ಅದೊಂತರ ಚೆನ್ನಾಗ್ ಇರ್ತದೆ. ಆದ್ರೂ ಬೈಸ್ಕೊತೀವಿ ಇದೆಲ್ಲ ಬೇಕಾ ಹಾಗೆ ಹೀಗೆ ಆಮೇಲೆ ಬರಿ shopping ಬಟ್ಟೆಗೆ ಮುಗಿಯೋಲ್ಲ ಅದಕ್ಕ್ match ಆಗೋ slippers , ಬಳೆ, jewelers variety, variety ಏನೇಲ್ಲಾ ತಗೋತೀವಿ ನಾವು. ಆದ್ರೂ ಅದ್ ಹಬ್ಬ ಅಂದ್ರೆ ಚೆನ್ನಾಗಿರ್ತದೆ ಹಿಂಗ್ ಬಂದಿ ಒಂದ್ two days ಅಲ್ಲಿ enjoy ಮಾಡ್ ಹಂಗೆ ಹೊಂಟ್ ಹೋಗ್ತದೆ. ಎಲ್ಲಾರು ಸಂಬಂಧಿಕರೆಲ್ಲಾ ಬಂದು ನಮ್ ಮನೇಲಿ ಒಂದ್ ವಾರ ಇದ್ದು halt ಆಗಿದ್ದು, ಎಲ್ಲರೂ ಹೋಗ್ತಿವಿ. next ಅದೆಲ್ಲಾ ಹಬ್ಬ ಆದ್ಮೇಲೆ ಮತ್ತೆ cleaning ಮಾಡ್ಬೇಕು. ಅದೊಂದ್ ತಲೆನೋವ್ ಇರುತ್ತೆ ನಮ್ಗೆ ಬ~ ಎಲ್ಲ ಹಬ್ಬ ಮಾಡಿ ಎಲ್ಲರೂ ಗಲೀಜ್ ಮಾಡ್ ಹೋಗಿರ್ತಾರೆ. Next ನಾವ್ ಮತ್ತೆ ಅದ್ clean ಮಾಡಿ ಮತ್ತೆ ನಮ್ ಮನೇನ normal ಸ್ಥಿತಿಗ್ ತರೋವಷ್ಟ್ರಲ್ಲಿ

ಹಾ ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ ಸೀಮಾ?

ಹ. ಮತ್ತೆ? ಏನ್ ಸಮಾಚಾರ? ಎಲ್ಲಾ ಕೆಲ್ಸ ಮುಗಿತಾ? ಹ ಎಲ್ಲಾ ಕೆಲ್ಸ ಮುಗಿತು. ಅಹ್ ಒಂದ್ ವಿಶೇಷ ಇತ್ತು, so ಅಹ್ ಅದಿಕ್ಕೆ ನಿಮ್ಗೆ call ಮಾಡಿದ್ದ್ ನಾನು. next ಡಿಸೆಂಬರಲ್ಲಿ ನನ್ ತಮ್ಮನ್ ಮದ್ವೆ ಇತ್ತು.

ನಿಮ್ಮನ್ನ ನಿಮ್ಮ ಮನೆ ಅವರ್ನೆಲ್ಲ ಕರೆಯುವ ಅಂತ phone ಮಾಡಿದ್ದು.

ಮದ್ವೆ ಕೋಟೇಶ್ವರದಲ್ಲಿ ಯುವ Meridian ಅಂತ.

ಅಹ್ ಮುಂಚಿನ್ ದಿನಾ ಮೆಹಂದಿ, ಮಾರ್ನೆ ದಿನ ಆರತಕ್ಷತೆ ಇದೆ. ನೀವು ಮೂರಕ್ಕೂಸ ಬರ್ಬೇಕು ಮನೇವ್ರೆಲ್ರು. ಹ ಸರಿ, ಖಂಡಿತ ಬರ್ತಿವಿ ನಾವು.

ಮದ್ವೆದೆಲ್ಲ, ಬಟ್ ಇದ್ ಎಲ್ಲ ತೊಗೊಂಡು ಬಟ್ಟೆಲ್ಲ ತೊಗೊಂಡ್ ಆಯ್ತಾ? ಹಾ ಬಟ್ಟೆ ತೊಕೊಂಡ್ವಿ. ಅಂದ್ರೇ. ಇವಾಗದೆಲ್ಲ ಉಂಟಲ್ವಾ ಇದು ಬಣ್ಣದ್ದೇ ಹಾಕ್ಬೇಕು, ಅದು ಬಣ್ಣದ್ ಹಾಕ್ಬೇಕು ಅಂತ ಹೇಳಿದಾರೆ.

ಹಾಗೆ ಮತ್ತೆ ಮತ್ತೆ ಅಂದ್ರೆ ಸಿಗ್ಲಿಲ್ಲ ಅಂತ್ ಹೇಳಿದ್ರೆ ಬೇಗ ತೆಗ್ದ್ ಕೊಂಡ್ವಿ ನಾವು.

ಅದೇ ಚಿನ್ನಾ ಅಂದ್ರೆ ಹುಡ್ಗಂದು ಕಡೆ ಅಲ್ವ ಹೆಚ್ಚ್ ಎಂತ ತೊಕೊಳ್ಳಿಕ್ಕಿಲ್ಲಾ. ಅವ್ನ್ಗೊಂದು ಸರ ಮತ್ತೆ ಕೈಗೆ ಹಾಕ್ಲಿಕ್ ಒಂದು ತೊಗೊಂಡದಷ್ಟೇ ಹೆಚ್ಚ್ ಎಂತ ಇರ್ಲಿಲ್ಲ. ನಂಗೆ ಅಂತ ಎಂತ ತೊಕೊಳ್ಳಿಲ್ಲಾ ನಾನ್ ಈ ಸರ್ತಿ.

ನಿಮ್ದ್ ಸೀರೆ, ಎಲ್ಲಾ ಹೊಲ್ಸ್ ಆಯ್ತಾ? ಸೀರೆ, blouse ಎಲ್ಲ? ಹ ಹಾ ಎಲ್ಲ ಕೊಟ್ಟಿದಿನಿ ಇನ್ನು ಬರ್ಲಿಲ್ಲ.

ಅಂದ್ರೆ ಇದು, ಇವಗ ಮದ್ವೆ ತಿಂಗ್ಲೇ ಅಲ್ವಾ ಹಾಗಾಗಿ, ಮತ್ತೆ ತಡಾ ಆಗ್ ಕೊಟ್ಟು ಅವ್ರ್ ನಮ್ಗೆ time ಅಲ್ ಸಿಗ್ಲಿಲ್ಲ ಅಂತ್ ಅಂದ್ರೆ ಅಂತ ಮಾಡ್ಲೆ ಕೊಟ್ಬಿಟ್ಟೆ.

ಎಲ್ಲಾ ಈಗ್ ಮದ್ವೆದು ಕಾಗದ ಎಲ್ಲಾ ಆಯ್ತಾ? ಹ ಈವಾಗ ಅಂದ್ರೆ ಹತ್ತಿರ ಹತ್ತಿರದವ್ರಿಗೆಲ್ಲ ಕೊಟ್ವಿ ನಾವು.

ಯಾರ್ ಸಂಬಂಧದವ್ರ್ ಎಲ್ಲಾ ಕೆಲೊವ್ರ್ ದೂರ ಇದಾರೆ, ಅದಿಕ್ಕೆಲ್ಲ ಇವಗಾ ಮನೆಲ್ಲಿ ತಮ್ಮ ಎಲ್ಲಾ ಬರ್ಬೇಕು ಅವ್ನ್ Bangalore ಅಲ್ಲಿ ಇರುದಲ್ವಾ?

ಹುಡ್ಗಿ ಅವ್ನ್ದುcompany ಅಲ್ಲೇ ಕೆಲ್ಸ ಮಾಡ್ತಿರೋದು. .

ಆ ಬೆಂಗ್ಲೂರಲ್ಲಿ. ಅವ್ರು ಅಂದ್ರೆ ಇಬ್ಬ್ರೂ ಒಬ್ಬ್ರನ್ನೋಬ್ಬ್ರು ಇಷ್ಟ ಆಯ್ತಂತೆ. ಮತ್ತೇ, ಇವಾಗಿದು ನಾವ್ ಹೇಳುದ್ ಕೇಳುದಿಲ್ಲಾ ಅಲ್ವ ಮಕ್ಕ್ಳು. ಅದೇ ಅದೇ ಇವಾಗಿನ್ ಮಕ್ಳ್ ಕೇಳಲ್ಲ, ಅವ್ರ್ ಇಷ್ಟನೇ ನಾವ್ ಮಾಡ್ಬೇಕು. ಹೌದು. ಆಗ ಹಾಗೆ ಹೀಗೆ ಅಂತ ಹೇಳ್ದ, ನಾವ್ ಮಾತಾಡಿದ್ವಿ ಮಾತಾಡ್ವಾಗ ನಮ್ಗೆಸ ಇಷ್ಟ ಆಯ್ತು ಹುಡ್ಗಿ.

ಹಾಗೆ ಮತ್ತೇ ತಡ ಮಾಡುದ್ಬೇಡ ಅಂತ ನಾವೂ ಇದೇ ಡಿಸೆಂಬರಲ್ಲಿ ಮದ್ವೆ ಇಟ್ಕೊಂಡ್ವಿ. ಹ ಒಳ್ಳೆದಾಯ್ತ್. ನಾವ್ ಬರ್ತಿವಿ. ಎಲ್ಲರು ಆದಷ್ಟು try ಮಾಡ್ತೀವಿ, ಎಲ್ಲ್ರು ಬರ್ಲಿಕ್ಕೆ. ಹಾ. ಅದೇ, ಮೂರು ದಿವ್ಸದ್ದಿದಕ್ಕೂ ಬರ್ಬೇಕು ನೀವು.

ಹಾ ಹುಡ್ಗಿಗಂದ್ರೆ ನಮ್ದು ಅವ್ರೇ ಹಾಕು ಹಾಕುದು ನಾವ್ ಏನ್ ಆದ್ರು ಕೋಡ್ಬೇಕು. ಆದ್ರೆ ಕರಿಮಣಿ ಎಲ್ಲಾ ಅವ್ರೇ ಹಾಕುದು ನಮ್ದ್ರಲ್ಲಿ. ನಾವ್ ಏನಾದ್ರು ಒಂದ್ ಉಡ್ಗೊರೆ ಅಂತ ಕೊಡ್ಲಿಕ್ಕಿರತ್ತೆ.

ಹೌದ್ ಹೌದು. ಅಂದ್ರೆ ನಂಗೆ ಇರುದ್ ಒಂದೇ ತಮ್ಮ. ತಮ್ಮನ್ ಮದ್ವೇಲಿ, ನಮ್ದು ಮದ್ವೇಲಿ ಅಷ್ಟೊಂದ್ ಇದಿಲ್ಲ time ತುಂಬಾ time ಆಯ್ತ್ ಅಲಾ.

ಅಹ್ ಹಾಗೆ ತಮ್ಮನ್ ಮದ್ವೇಲಿ ಅವಂದು ಎಲ್ಲಾ ಹೇಳ್ತಿದನೆ ಮೊದ್ಲೇ, ಮದ್ವೆಗೆ ಇದೇ color ಆಗ್ಬೇಕು, ಅದಕ್ಕೆ, ಆರತಕ್ಷತೆಗೆ ಇದೇ color ಅಂತ ಹೇಳಿಯಾಗಿದೆ.

ಹೌದ್ ಹೌದು, ಅದೇ ಅಹ್ ತುಂಬಾ ಅಹ್ ಗಮತ್ತ್ ಮಾಡ್ತಿದ್ದೇವೆ.

ಮೆಹಂದಿ, ಹು ಮೆಹೆಂದಿ ಯಾರ್ ಹಾಕುದು? ಅಹ್ ಅದೂ ಇಲ್ಲಿ ಹುಡ್ಗಂದಲ್ವಾ, ನಾವ್ ಇಲ್ಲಿ ಹೇಳಿದ್ದೇವೆ ಹೊರ್ಗಿನವ್ರಿಗೆ, ನಾವ್ ಇದಷ್ಟು ಇದಾಗಲಿಕ್ಕಿಲ್ಲ ಅಲ್ವ.

ಹ. ಹಾಗೆ ಹೊರ್ಗೆ ಹೇಳಿದ್ದೇವೆ.

ಈಗ ಒಂದು ಬೇಗ ಮದ್ವೆ ಇದೇ ಈಗ ನಮ್ಗೆಲ್ಲಾ. ಹೌದು ಬನ್ನಿ ಎಲ್ಲ್ರು ಸ ಬನ್ನಿ.

ಗಾಡೀಲಿ ಹೋಗುದಾ bus ಏನಾದ್ರು ಮಾಡಿದಿರಾ?